next week ಬರುವ ಅಂತ ಇದ್ದೇನೆ.

ಮತ್ತೆ ನೀನೆ ಹೇಳ್ಬೇಕು ವಿಶೇಷ.

ಎಂತ ಅಲ್ಲಿ ಮಳೆ ಉಂಟಾ?

ಮಳೆ ಇಲ್ಲ ಇಲ್ಲಿ ಬಿಸಿಲು ಚಳಿ.

Hello madam ಹಾ. ನಾನ್ ಹುಷಾರಿದ್ದೇನೆ. ನೀವ್ ಹೇಗಿದ್ದೀರಿ?

ಹೌದಾ? ಏನು call ಮಾಡಿದ್ದು? ಸುದ್ದಿಯೇ ಇಲ್ಲ.

ಹೌದು. ನಮ್ದಂದ್ರೇ, ಒಂದ್ ಸ್ವಲ್ಪ ಜಾಗ ಉಂಟು ಅದ್ರಲ್ಲಿ ಕೃಷಿ ಮಾಡುವ ಅಂತ.

ಹೌದು. ನಿಮ್ಗೆ ಅದ್ರ ಬಗ್ಗೆ ಗೊತ್ತುಂಟಲ್ಲ ಅದಕ್ಕೆ ಕೇಳುವಾಂತ. ಹಾ ಯಾವ್ದ್ ಯಾವ್ದು ಕೃಷಿ ಮಾಡ್ಬೇಕಂತ ಇದ್ದೀರಿ ನೀವು? ನಾವ್ ಮಲ್ಲಿಗೆ ಗಿಡ ಮಾಡ್ಬೇಕಂತಿದ್ದೇವೆ. ಹೌದಾ? ಅಲ್ಲಿಯಂದ್ರೆ ನಿಮ್ದು ಗದ್ದೆ side ಲ್ವಾ? ಮಣ್ಣಂದ್ರೇ ಕೆಂಪು ಮಣ್ಣಿದ್ರೆ ಒಳ್ಳೇದದ್ಕೆ. ಹಾಕಿದಿರಾ ಮಣ್ಣು? ಕೆಂಪು ಮಣ್ಣ್ ಆ ಗದ್ದೆಯ side ಗೆ? ಹೌದು. ಮಣ್ಣು ಹಾಕಿದ್ದೇವೆ, ಕೆಂಪು ಮಣ್ಣು ಹಾಕಿದ್ದೇವೆ.

ಹ ಅದಕ್ಕೆ ಹೇಗೆ ಮಾಡುದೂ? ಅದ್ರ ಬಗ್ಗೆ. ಗಿಡಗಳು. ನರ್ಸರಿಯಲ್ಲಿ ಸಿಗುತ್ತೆ, ಮತ್ತೆ ಕೆಲವೊಬ್ರು ಮನೆಯಲ್ಲಿ ಅದನ್ನ ನಾಟಿ ಮಾಡಿ ಅಹ್ ಮಾಡ್~ ಮಾಡಿ ಮಾಡಿರ್ತಾರೆ.

ಹಾಗಂದ್ರೆ ನರ್ಸರಿಯಲ್ಲಿ ತರುದು ತಂದು ನಡುದುಕ್ಕಿಂತ ಮನೆಯಲೆಲ್ಲ ಇರ್ತದಲ್ವಾ.

ಅದನ್ನೆ ತೆಗೊಂಡು ಬಂದು ಮಾಡುವುದಾದ್ರೇ ಒಳ್ಳೇದು. ಅಂದ್ರೆ ಹೂವು, ಒಳ್ಳೆ ಹೂವುಸ ಬಿಡ್ತದೆ ಅದ್ರಲ್ಲಿ.

ಹಾ ಅಂದ್ರೆ ಸ್ವಲ್ಪ ಮೊದ್ಲು ಒಂದೂ ಒಂದು ಒಂದೂವರೆ feet ಷ್ಟು ಹೊಂಡ ತೆಗಿಬೇಕು.

ಹಾ. ಮತ್ತೆ ಅದನ್ ಸ್ವಲ್ಪ ಅಗ್ಲ, ಅಗಲ ಮಾಡಿ ತೆಗಿಬೇಕ್ ಅಹ್ ತುಂಬಾ ಹತ್ತಿರ ತೆಗೀಬಾರ್ದು.

ಅಗಲ ಮಾಡಿ ತೆಗೆದ್ನಂತ್ರ ಅದಕ್ಕೆ ಸ್ವಲ್ಪ ಹುಡಿ ಗೊಬ್ಬರ ಹೇಳ್ತಾರಲ್ವಾ?

ಅಂದ್ರೆ ಸಗಣಿ ಗಟ್ಟಿ ಗಟ್ಟಿ ಸಗಣಿ ಗೊಬ್ಬರ ಹಾಕ್ಬಾರ್ದು. ಅದ್ರಲ್ಲಿ ಹುಡಿ ಗೊಬ್ಬರಾಂತ ಬರ್ತದೆ. side ಲ್ಲಿ ಅಥವಾ ಕೆಳಾಗೆಯದ್ದು.

ಹಾ ಹುಡಿಗೊಬ್ಬರ ಮತ್ತು ಹೊಯಿಗೆ mix ಮಾಡ್ಬೇಕು.

ಆ, ಅದು mix ಮಾಡಿ, ಆ ಗಿಡ ನೆಡ್ಬೇಕು. ಗಿಡ ನೆಟ್ ನಂತ್ರಾ ಸ್ವಲ್ಪ ಮಣ್ಣ್ ಹಾಕ್ಬೇಕು. ಹ ಗೊಬ್ಬರ ಹಾಕಿ ಅದಕ್ಕೆ.

ಗೊಬ್ಬರ ಹಾಕಿ, ಮೇಲೆ ಸ್ವಲ್ಪ ಮಣ್ ಹಾಕ್ಬೇಕು. ಮಣ್ ಹಾಕಿ, ಅದ್ರ ಮೇಲೆ ಬೇಕಿದ್ರೆ ಸ್ವಲ್ಪ ಸುಡು ಮಣ್ಣಾ ಅಥವಾ ಎಲೆಯ ಅಥವಾ ಪುನ ಮೇಲೆ ಸ್ವಲ್ಪ ಗೊಬ್ಬರ ಹಾಕ್ಬೇಕು, ಯಾಕಂದ್ರೆ ಮಣ್ಣಾಕಿದ್ಮೇಲೆ.

ನೀರ್ ಹಾಕುವಾಗ, ಕೆಸರಾಗ್ತದೆ ನೀರು. ಆ ಕೆಸರ್ನೀರಾಗ್ ಹೋಗ್ಬಾರ್ದು ಮಲ್ಲಿಗೆ ಗಿಡಕ್ಕೆ ಕೆಸರ್ ನೀರು ಹೋಗ್ಬಾರ್ದು.

ಹಾ, ಅಹ್ ಅಹ್ ಅದ್ ಹಾಕಿ ಮೇಲದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು. ಅದಕ್ಕೆ ಬಿಸಿಲ್ ಬೀಳ್ಬೇಕು. ಆ, ನಾವು ಗಿಡ ಏನ್ ಮಾಡ್ತೇವೆ ಕೃಷಿ ಮಾಡ್ತೇವೆ.

ಅಲ್ಲಿ full ಬಿಸಿಲು ಬೀಳ್ಬೇಕು, ನೆರಳು ಬೀಳ್ಬಾರ್ದು ಅದಕ್ಕೆ.

ಹಾ, ಬಿಸಿಲಿದ್ದ ಜಾಗದಲ್ಲಿ ನೆಡ್ಬೇಕು. ಮತ್ತೆ ಅದಕ್ಕೆ, ನೆರಳ್ ಮಾಡ್ಬೇಕು. ಅಂದ್ರೆ ಸಣ್ಣ ಸಸಿಯಲ್ವಾ ಅದು?

ಹ, ಅದಕ್ಕೆ ಸ್ವಲ್ಪ ಸುತ್ತ ಒಂದು ತೆಂಗಿನ್ ಗರಿಯಾ, ಯಾವ್ದದ್ದಾದ್ರೂ.

ಅದಕ್ಕೆ ನೆರಳು ಮಾಡಿ, ಸ್ವಲ್ಪ ಒಂದು, ಒಂದ್ವಾರ ಆದ್ನಂತ್ರ ಚಿಗುರು ಬರ್ತದೆ ಅದು.

ಚಿಗುರು ಬಂದ್ನಂತ್ರ ಅದು ಎಲೆ ನಾವೇನು ಅದಕ್ಕೆ ಇದು ಮಾಡಿದ್ದೇವೆ ನೆರಳು ಅದನ್ನು ತೆಗಿದ್ರೆ ಏನೂ ತೊಂದ್ರೆ ಇಲ್ಲ. ನಂತ್ರ ಅದಕ್ಕೆ ಬೆಳಿಗ್ಗೆ, ಸಂಜೆ ಸ್ವಲ್ಪ್ ಸ್ವಲ್ಪ ನೀರು ಹಾಕ್ತಾ, ಗೊಬ್ಬರ ಎಲ್ಲ ಹಾಕ್ತಾ ಇದ್ರೆ ಮತ್ತೆ ಕ್ರಮೇಣ ಬರ್ತದೆ, ಒಂದು ತಿಂಗ್ಳು ನಂತ್ರ ಹೂ ಬಿಡ್ಲಿಕ್ಕೆ ಶುರುವಾಗ್ತದೆ ಅದು.

ಹೌದು. ನಮ್ಗೆ ಒಂದು, ಒಂದು ಚೆಂಡು ತನ್ಕ ಹೂವ್ ಆಗ್ತದೆ.

ಒಂಬೈನೂರು ಒಂದ್ಸಾವಿರ ತನಕ ಕೆಲವೊಮ್ಮೆ ಎರಡು ಸಾವಿರ ಆಗ್ತದೆ. ಅಂದ್ರೇ ಹೂವ್ ಆದಾಗ ರೇಟು ಇರುದಿಲ್ಲ.

ಆಹ್ ಹೂವ್ ಇಲ್ಲದಾಗ re~ rate ಇರ್ತದೆ.

ಹೌದು ಹೌದು ಹೌದು. ಮಾಡಿ ಹಾಗೇ try ಮಾಡಿ ನೀವು, ನೀವುಸ ಸ್ವಲ್ಪ ಮುಂದೆ ಬನ್ನಿ. ಆಯ್ತಾಯ್ತು. ಹುಳ ಹಿಡಿಯದಾಗೆ, ಅದಕ್ಕೆ ಮದ್ದೆಲ್ಲ? ಹಾ ಅದ್ರದ್ದು ಆವಾಗ್ಲೇ ಮದ್ದು ಬಿಡ್ಬಾರ್ದು. ಎಣ್ಣೆ ಅಂದ್ರೆ ಹೂವ್ ಬಿಡ್ಲಿಕ್ start ಆಗ್ತದಲ್ವಾ?

ಒಂದು ತಿಂಗ್ಳ್ ನಂತ್ರ ಅದಕ್ಕೇ ಅಹ್ ಅಂಗಡಿಯಲ್ಲಿ ಹೇಳ್ಬೇಕು. ಅಂದ್ರೆ ಅದರ ಎಲೆ ಕೆಲವೊಮ್ಮೆ ಕಪ್ಪಾಗ್ತಿರ್ತದೆ, ಹೂವ್ ಉಂಟಲ್ವಾ?

ಮುಕ್ಕೆ ಏನಾಗ್ತದೆ, ಮುಕ್ಕೆಸ ಕೆಲವೊಮ್ಮೆ ಕೊಳ್ತಾಗೆ ಆಗ್ತದೆ ಅದಕ್ಕೆ.

ಹಾ, ಅದೆಲ್ಲಾದ್ರೆ ಅದಕ್ಕೆ spray ಮಾಡ್ತಾ ಇರ್ಬೇಕು.

ಆ, ಇಲ್ಲಿ ಅಂಗಡಿಯಲ್ಲಿ ಸಿಕ್ತದೆ. ಮದ್ದಿನ, ಹೂ~ ಹೂವಿನ ಗಿಡದ ಮದ್ದಿನ ಅಂಗಡಿ ಉಂಟಲ್ವ?

ಇಲ್ಲಿ ಕಟ್ಪಾಡಿ, ಶಂಕರ್ಪುರ ನಿಮಗೆ ಯಾವುದು ಹತ್ತಿರ ಆಗ್ತದೆ.

ಆ ಅಲ್ಲಿ ಪಡುಬಿದ್ರೆ, ಅಲ್ಲೆಲ್ಲಾ ಅಂಗಡಿಯಲ್ಲೆಲ್ಲಾ ಸಿಕ್ತದದು.

ಅವರಿಗೇ, ಅಂದ್ರೆ ತುಂಬಾ ತುಂಬಾ ತುಂಬಾ ಅಹ್ ಸ್ವಲ್ಪ ಸಣ್ಣ ಗಿಡಕ್ಕೆ ಅವರತ್ರ ಕೇಳ್ಬೇಕು. ಎಷ್ಟೆಷ್ಟು ML ಹಾಕುದು? ಹ ಹ ಹ ಹ. ಹ ಏನೂಂತ ಕೇಳಿ, ಸ್ವಲ್ಪ ಸ್ವಲ್ಪವೇ ಬಿಡ್ಬೇಕು.

ದೊಡ್ಡ ಗಿಡಕ್ಕಾದ್ರೆ ನಡೀತದೆ, ಅಂದ್ರೆ ಅದಕ್ಕೇ ಅಷ್ಟು power ಇರ್ತದಲ್ಲ ತೆಗೋಳ್ತದೆ. ಎಷ್ಟು ದೊಡ್ಡ ಎಷ್ಟು ನೀರಾದ್ರೆಸ.

ಸಣ್ಣ ಗಿಡಕ್ಕೆ, ಸ್ವಲ್ಪ ಸ್ವಲ್ಪನೇ ಅಹ್ spray ಮಾಡ್ತಾ ಇರ್ಬೇಕು. ವಾರಕ್ಕೊಂದ್ಸಲ ಅಥವಾ ತಿಂಗ್ಳಿಗೆ ಎರಡ್ ಸಲ.

ಹಾ, ಹೀಗೆ ಮಾಡ್ದಾಗ ಹುಳ ಎಲ್ಲ ಹಿಡಿಯುವುದಿಲ್ಲ ಅದಕ್ಕೆ.

ಹಾ, ಅದಕ್ಕೇ ಎಣ್ಣೆ ಬಿಡುವಾಗ ನಾವೂ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಮೂಗಿಗೆಲ್ಲ mask ಲ್ಲ ಹಾಕ್ಬೇಕದು. ಹ, ಅಂದ್ರೆ ಗಾಳಿಗೆಲ್ಲ ಬರ್ತದಲ್ವಾ?

ಹಾ, ಹಾಗಂದ್ರೆ ಇದಲ್ವ ವಿಷ ಅಲ್ವಾ?

ಹೌದೌದೌದು. tank ಮುಖಾಂತರ ಅದು ಬಿಡ್ಬೋದದನ್ನು.

Thank you ನಿಮ್ಗೆ ಇನ್ನೊಂದ್ಸಲ ಮಾಡ್ತೇನೆ. ಆಯ್ತಾಯ್ತು, ಮಾಡಿ. ಏನಾದ್ರೂ ಹಾಗೆ doubt ಇದ್ರೇ call ಮಾಡಿ ? ಆಯ್ತಾಯ್ತು ಸರಿ, ಹಾ.

ಅಮ್ಮನಾಗುದು ಈಗಿನ ಕಾಲದಲ್ಲಿ ಒಂದು challenge ಏ ಆಗೋಗಿದೆ. ಹಿಂದಿನ ಕಾಲದಲ್ಲಿ ಅಮ್ಮಂದಿರು ಈ ಮನೆ ಮನೆಯನ್ನು ಸುರಕ್ಷಿತವಾಗಿಡುವುದು ಬಟ್ಟೆಗಳನ್ನುಸ್ವಚ್ಛ ಮಾಡುವುದು ಕಾಲ ಕಾಲಕ್ಕೆ ಊಟ ತಿಂಡಿ ಕೊಡುವುದು, ಸಮಯ ಬಂದಾಗ ರೋಗಿಗಳು ಯಾರಾದ್ರೂ ಮನೆಯಲ್ಲಿ ಆರೋಗ್ಯ ಚನ್ನಾಗಿಲ್ಲಾ ಅಂದ್ರೆ ನೋಡ್ಕೊಳ್ಳುವುದು ಅದನ್ನೆಲ್ಲಾ ಮಾಡ್ತಾ ಇರ್ತಿದ್ರು. ಆದ್ರೆ ಇಂದು ಅಮ್ಮಂದಿರು ಮಕ್ಳಿಗೆ ಓದ್ಸೋದು ಅವರ carrier ಬಗ್ಗೆ ಗಮನ ಕೊಡೋದು ಮತ್ತೇ ಶಾಲೆ, parents meeting ಎಲ್ಲಾ ಹೋಗೋದುಅದೆಲ್ಲಾ ಸಾಮಾನ್ಯವಾಗಿ ಕಂಡುಬರುತ್ತೆ. ಮಕ್ಳ party ಗಳನ್ನ organise ಮಾಡೋದನ್ನ ಅಮ್ಮನೇ ಮಾಡ್ತಾರೆ ಈ~ ಈವಾಗಿನ ಕಾಲದಲ್ಲಿ ಇನ್ನು ಮಕ್ಳಿಗೆ ಶಾಲೆ ಮನೆಯಿಂದ ಶಾಲೆಗೆ ಶಾಲೆಯಿಂದ gym party ಇನ್ನೇನೋ ಗೆಳೆಯರದ್ದು birthday ನೋ ಇನ್ನೆನ್ನೋ ಇದ್ರೆ ಅಲ್ಲಿ ತಗೊಂಡು ಹೋಗುದು ವಾಪಾಸ್ ತಗೊಂಡು ಹೋಗುದೆಲ್ಲಾ ಮಾಡ್ತಾರೆ ಮಕ್ಳು ಅಮ್ಮಂದಿರ ಜವಾಬ್ದಾರಿ ಅನ್ನುಈವಾಗ ಈವಾಗಂತೂ ಇನ್ನು ಜಾಸ್ತಿನೇ ಆಗಿ ಹೆಚ್ಚಿಸಿದ್ದಾರೆ.

ಇನ್ನು ಅಮ್ಮಂದಿರಿಗೆ ಈ ಮಕ್ಳ ಸುರಕ್ಷತೆ ಬಗ್ಗೆನು ಜಾಸ್ತಿ ಚಿಂತೇನೆ ಆಗ್ತಿದೆ ಈಗಿನ ಕಾಲದಲ್ಲಿ. ಇನ್ನು ಅಮ್ಮಂದಿದ್ರೆ ಇಷ್ಟೇ ಸಮಯವರೆಗೆ ಅಂತೆಲ್ಲಾ ಒಂದೊಂದು ಸರ್ತಿ ಮಗ್ಲ್ ಮಕ್ಳ್ ಮದುವೆ ಆದ್ಮೇಲೆನೂ ಅವರ್ ಜವಾಬ್ದಾರಿ ಮುಗಿಯಲ್ಲ. ಅಮ್ಮಂದಿರ ಜವಾಬ್ದಾರಿಯಂತೂ ಎಷ್ಟ ಎಷ್ಟು ವರ್ಷ ಆದ್ರೂನೂ ಆ ಆಗ್ತಾನೇ ಇರುತ್ತೆ ಮತ್ತು ಮಗನು ಮಗಳು ಅವರ ಗೆಳೆಯ ಗೆಳತಿಯರ ಯಾರ ಜೊತೆ ಜಗಳ ಆಡಿದ್ರುನು ಅದಕ್ಕೆ ಸಮಾಧಾನ ಮಾಡುದು, ಅದ್ ಯಾ~ ಯಾಕ್ ಹಾಗೆ ಹಾಗಾಯ್ತು ಅಂತ ಕಂಡುಹಿಡಿಯುದು ಅಮ್ಮನ್ ಮೇಲೇನೆ ಬೀಳುತ್ತೆ ಇನ್ನು ಈವಾಗೆಲ್ಲಾ ಏನೂ court ಕಚೇರಿ ಅದು ಇದು ಎಲ್ಲಾ ಏನೂ ಇದು ವಿವಾಹದ್ ಬಗ್ಗೆ, ಏನಾದ್ರೂ ಇದಾದ್ರುನು ಏನೋ tention ಆಗಿರುತ್ತೆ ಏನೂ ತೊಂದ್ರೆಯಾಗಿರುತ್ತೆ ಆವಾಗೂನೂ court ಕಚೇರಿ ಅಂತ ಅಮ್ಮನೇ ಓಡಾಡ್ಕೊಂಡಿರೋದು,

ಇನ್ನಂತೂ ಶಾಲೆ college admission ಗೆ ಇನ್ನೇನ್ನೋ ಅವ್ರSchool day ನೋ ಇನ್ Annual day ಏನೆಲ್ಲ ಇದ್ರೇನೋ ಜಾಸ್ತಿಯಾಗಿ ಅಮ್ಮಂದಿರನ್ನೇ ಕಾಣಬಹುದು graduation party ಗಳಲ್ಲಂತು ಅಮ್ಮಂದ್ರು, ಇಲ್ಲದ್ರೆ ನಡೆಯೋದಿಲ್ಲಾ ಅನ್ನೋತರ ಹೇಳ್ಬೋದು ಈಗ ಅಮ್ಮಂದಿರಿಗೆ ಜವಾಬ್ದಾರಿನು ಈವಾಗ ಹೆಚ್ಚಾದಂಗೆ ಅವರಿಗೆ ಅವರ knowledge ಅಂದ್ರೆ ತಿಳುವಳಿಕೆನು ಜಾಸ್ತಿಯಾಗ್ತಾ ಬರ್ತಾ ಇವೆ ಈವಾಗ ಮೊದ್ಲೆಲ್ಲಾ ಹೆಂಗಿದ್ರು